ಆಹ್ಹ್ ಇದು ಪರದೆ ಹಾಕಿ ಡಿಸೈನ್ ಡಿಸೈನ್ ಪರದೆ ಹಾಕಿ ಅಲ್ಲಿ ಮದುಮಗಳು ಮದುಮಗ ನಿತ್ಕೋಬಹುದು ಅಥವಾ ಬರ್ತ್ ಡೇ ಪಾರ್ಟಿ ಮಾಡಬಹುದು ಅತ್ವ ಫಂಕ್ಷನ್ ಮಾಡೋ--

ಆಹ್ಹ್ ಜೂ ಅಲ್ಲಿ ದೊಡ್ಡ ದೊಡ್ಡ ಜೂ ಅಲ್ಲಿ ಇಟ್ಟಿರ್ತಾರೆ. ಯಾರ್ಗಾದ್ರು ನಡ್ಕೊಂಡು ಹೋಗಾಕ್ ಆಗ್ಲರ್ದವ್ರನ್ನ ಕರ್ಕೊಂಡ್ ಹೋಗಕ್ಕೆ.

ಹೊಸದಾಗಿ ಕಟ್ಟಿದ್ದಾರೆ ತುಂಬಾ ದೊಡ್ಡದಿದೆ ಬಹಳ ವೆರೈಟಿ ಬಸ್ಸುಗಳು ಬರ್ತವೆ--

ಟ್ರೈನ್ ತುಂಬಾ ಫನ್ ಆಗಿರುತ್ತೆ ಮಕ್ಕಳಿಗೆ ತುಂಬಾ ಇಷ್ಟ ಟ್ರೈನ್ ಅಲ್ಲಿ ಹೋಗೋದು ಎಷ್ಟು ಕ್ಲೀನ್ ಆಗಿ ಇಟ್ಟಿದ್ದಾರೆ.